ತೆಂಗಿನ ಮರಗಳನ್ನ ಬೆಳೆಸೋದ್ರಿಂದ ನಮಗೆ ಯಾವುದಾದರು ಬಿಸಿಲು ಟೈಮ್ ಲ್ಲೆಲ್ಲ ಹೊರಗಡೆ ಹೋಗ್ಬಿಟ್ಟು ಮನೆಗೆ ಬಂದ್ರೆ ಎಲ್ನಿಇರು ಎಲ್ಲ ಕುಡೀಬೋದು. ಕಾಯಿ ಯಿಂದ ಅಡಿಗೆ ಎಲ್ಲ ಮಾಡೋದಕ್ಕೆಲ್ಲ ಯೂಸ್ ಮಾಡಬಹುದು. ತುಂಬಾನೇ ಚೆನ್ನಾಗಿರುತ್ತೆ. ಮತ್ತೆ ಮರಗಳನ್ನ ಬೆಳೆಸೋದ್ರಿಂದ ನಮಗೂ ಕೂಡ ಶುದ್ಧವಾದ ಗಾಳಿ ಸಿಗುತ್ತೆ.